ನೋಡಲು ತುಂಬಾ ಚೆನ್ನಾಗಿ ಇತು ನಾಯಿ ಮರಿಗಳು ಕೂಡ ಇವೆ ಸುತಲಿದ ರೀತಿ ಆಲ್ಲಿ ನೋಡಲು

ಇದು ಗುಡ್ಡ ಗಾಡಿನ ಪ್ರದೇಶದ ರೀತಿ ಅಲ್ಲಿದ್ದು ಒಂದು ಟ್ಯಾಂಕರ್ ನಾ ರೀತಿ ಅಲ್ಲಿದೆ.

ಇದು ತುಂಬಾ ದೊಡ್ಡದಾದ ಎತ್ತರವಾದ ದಂತಾಗಿದೆ ನೋಡಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ ಇದು ತುಂಬಾ ದೊಡ್ಡದಾಗಿದ್ದು_